ದೊಡ್ಡ ಸೈಜು ಚಿಕ್ಕ ಸೈಜು ಮತ್ತೆ ಅದನ್ನು ಕೊಂಡುಕೊಳ್ಳಲು ಜನರು ಬಂದಿದ್ದಾರೆ.

ಈ ಚಿತ್ರದಲ್ಲಿ ನಾವ್ ಒಂದು ಕಾರ್ಖಾನೆಯನ್ನ ನೋಡ್ತೇವೆ ಆ ಕಾರ್ಖಾನೆಯಲ್ಲಿ ಹಲವಾರು ಟಿನ್ ಡಬ್ಬಗಳು ಇದೆ ಆ ಕಾರ್ಖಾನೆಯಲ್ಲಿ ಕೆಲ್ಸ ಮಾಡುವ ಒಬ್ಬ ವ್ಯಕ್ತಿ ಸೆಲ್ಫಿ ಯನ್ನ ತಗೊಳ್ತಾ ಇದ್ದಾನೇ.

ಈ ಚಿತ್ರದಲ್ಲಿ ನಾವು ಅನೇಕ ಜನರನ್ನು ನೋಡುತ್ತೇವೆ ಮತ್ತು ಅವರಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಅಂಡರ್ ಬ್ರಿಡ್ಜ್ ಬಳಿ ಆಟೋದಲ್ಲಿ ಹೋಗಲು ಕಾಯುತ್ತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಚಿಕ್ಕ ಲೈಬ್ರರಿ ಯನ್ನ ನೋಡುತ್ತೇವೆ. ಈ ಲೈಬ್ರರಿಗೆ ಹಲವಾರು ಜನರು ಬಂದು ಕೂಡಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಹೋಟೆಲ್ ರೂಮ್ ಅನ್ನು ನೋಡುತ್ತೇವೆ ಇದರಲ್ಲಿ ಕೆಂಪು ಬಣ್ಣದ ಎರಡು ಚೇರ್ ಇವೆ.

ಒಂದು ಎ_ಸಿ ಇದೆ ಮತ್ತು ಒಂದು ಡಬಲ್ ಬೆಡ್ರೂಮ್ ಇದೆ